Hello hai ರವಿಕಿರಣ್. ಹ hai ಪ್ರಿಯಾ ಹ ನಾನ್ ಆರಾಮ ನೀವ್ ಹೇಗಿದ್ದೀರಾ?

ಮತ್ತೆ ಎಲ್ಲಿದ್ದೀರಾ ಈಗ? ನಾವೀಗ Mangalore Mangalore ಅಲ್ಲಿ ಇದ್ದೇವೆ.

ಹ್ಮ್ ನಾನೊಂದು mobile ತಕೊಳ್ಳುವ ಅಂತ ಯಾವ್ದು ತಕೊಂಡ್ರೆ ಒಳ್ಳೇದು ಈಗದ್ದು ಗೊತ್ತಿಲ್ಲಲ್ಲ ನಿಮ್ಮತ್ರ ಕೇಳುವಂತ. ಈಗ ಒಳ್ಳೆ offer ಎಲ್ಲ ನಡಿತಾ ಉಂಟಲ್ಲ ಎಲ್ಲ online ಅಲ್ಲಿ ಕೂಡ ನೀವೆಲ್ಲಿ ತೆಕ್ಕೊಳ್ಳುದು online ತೆಕ್ಕೊಳ್ಳುದಾ ಅಲ್ಲ ಹೊರಗೆ ಅಂಗಡಿಯಲ್ಲಿ ತೆಕ್ಕೊಳ್ಳುದಾ? ನಾವು ಹೊರಗೆ ಅಂಗಡಿಯಲ್ಲಿ ತಕ್ಕೊಳ್ಳುವ ಅಂತ ಯಾವ್ದು ಅಂದ್ರೆ ಅಂಗಡಿಯಲ್ಲಿ ತಕ್ಕೊಂಡ್ರೆ better ಆ online ಅಲ್ಲಿ ತಕ್ಕೊಂಡ್ರೆ ಒಳ್ಳೆದಾ ಅಂತ. ಎರಡುಸಾ ಒಂದೇ ಆಗ್ತದೆ ಅಂದ್ರೆ ನೀವ್ ಎಲ್ಲಿ ತೆಕ್ಕೊಂಡ್ರೂ ಕೂಡ ಅದು ನಿಮ್ಗೆ ಏನಾದ್ರು ಹಾಳಾದ್ರೆಲ್ಲ ನಿಮ್ಗೆ service ಗೆಲ್ಲಾ ಎಲ್ಲಿ ಕೂಡ ರಿಪೇರಿ ಆಗ್ತದೆ ಎರಡು ಕೂಡ . ಆದ್ರೆ ಏನಂದ್ರೆ ನೀವು ಅಂಗಡಿಯಲ್ಲಿ ತೆಕ್ಕೊಂಡ್ರೆ ನಿಮ್ಗೆ ಅಂಗಡಿಯಲ್ಲಿ ಕೊಡ್ಬಹುದಂತೆಲ್ಲ ನಿಮ್ಗೆ ಅಂದ್ರೆ ಪ್ರಾಯದವರೆಲ್ಲ ಇದ್ರೆ ಏನಾಗ್ತದೆ ಅವ್ರಿಗೆ ಅದನ್ನೆಲ್ಲ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಮನೆ ಹತ್ರ ಅಂಗಡಿಯಲ್ಲಿ ತಕೊಳ್ತಾರೆ ಅಲ್ಲಿ ಅವರು ರಿಪೇರಿಗೆಲ್ಲಾದ್ರೆ ಅವ್ರತ್ರನೇ ಕೊಡ್ತಾರೆ. ಇವರು ರಿಪೇರಿ ಮಾಡ್ಸಿ ಎಲ್ಲ ಕೊಡ್ತಾರೆ ಅದಿಕ್ಕೆ ಹೆಚ್ಚಿನವ್ರು ಪ್ರಾಯದವರು ಆತರೆಲ್ಲಾ ಅಂಗಡಿಯಲ್ಲಿ ತೆಕ್ಕೊಳ್ಳುದು ಏನ್ difference ಅಂತ ಏನ್ ಬರುದಿಲ್ಲಾ. ಈಗ Flipkart, Amazon ಅಲ್ಲಿ ತೆಕೊಂಡ್ರು.

Service ಗೆ ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಎಂತ ಅಂದ್ರೆ service centre ಅಲ್ಲಿ ಇರ್ತದಲ್ಲಾ ಆ ಆ company ದ್ದು .

ಹಾ ನಿಮ್ದು ಹೇಗೆ ಇದೆಲ್ಲ budget ಎಲ್ಲ ಹೇಗೆ ಅದ್ರದ್ದು ಎಷ್ಟು ಲೆಕ್ಕ. ಒಂದು ಇಪ್ಪತ್ತೈದು ಸಾವಿರದ ಒಳಗೆ ಅಂತ. ಹಾ ಹಾ ಹಾ ಒಳ್ಳೆ ಈಗ ಒಳ್ಳೆ offer ಎಲ್ಲ ನಡೀತಾ ಉಂಟು online ಕೂಡ ಈಗ ಹಾಗೆ ಈಗ iPhone ಎಲ್ಲಾ ಉಂಟಲ್ಲ ಅದಕ್ಕೆ ಕೂಡ ತುಂಬಾ ಕಮ್ಮಿ ಆಗಿದೆ ಈಗ. ಮೂವತ್ತು ಮೂವತ್ತೈದು ಸಾವಿರಕ್ಕೆ ಒಳ್ಳೆ iPhone ಎಲ್ಲಾ ಬರ್ತಾ ಉಂಟು ಹಾಗೆ ಎಲ್ಲರು ಅದಕ್ಕೆ ಹೋಗ್ತಾ ಇದ್ದಾರೆ.

Android ಅಲ್ಲಿ ಕೂಡ ಅದಕ್ಕೆ ಇವ್ರು ಕೂಡ ಕಮ್ಮಿಗೆ ಬರ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಒಳ್ಳೆ camera ದ್ದೆಲ್ಲಾ ಬರ್ತದೇ ನಿಮ್ಗೆ camera ದ್ದೆಲ್ಲ ಬೇಕಾ? ಹೌದು camera ಒಂದು ಒಳ್ಳೆದ್ ಇರ್ಬೇಕು. ಹ ಹ ಇಲ್ಲಾಂದ್ರೆ ನೀವ್ use ಮಾಡಿದ್ದೀರಾ iPhone ಎಲ್ಲ ಮೊದ್ಲು? iPhone ಇಲ್ಲ use ಮಾಡ್ಲಿಲ್ಲ.

ಹ್ಮ್ iPhone use ಮಾಡ್ಲಿಲ್ಲ ನಮ್ದು Samsung ಅದೆಲ್ಲಾ ಜಾಸ್ತಿಯಂದ್ರೆ Samsung ಏ ಮತ್ತೆ Sony Xperia ಅದೆಲ್ಲಾ use ಮಾಡಿದ್ವಿ. ಹ ಹ ಹ use ಮಾಡದಿದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು iPhone ಎಲ್ಲಾ ನೀವು android ಎಲ್ಲ ಒಳ್ಳೆ ಸಿಗ್ತದೆ ಇಪ್ಪತ್ತೈದು ಸಾವಿರಕ್ಕೆ . ಈ Realme Nothing ಅಂತ ಬಂದಿದೆ phone ತುಂಬಾ ಒಳ್ಳೆ ಉಂಟು ಒಳ್ಳೆ ನಿಮ್ಗೆ camera ಎಲ್ಲ ಅಂದ್ರೆ ಒಳ್ಳೆ ನಿಮ್ಗೆ.

ಎರಡ್ ಮೂರು camera ಕೂಡ ಇರ್ತದಲ್ಲ ಏನಾದ್ರು ನೀವ್ focus ಮಾಡಿ ತೆಗ್ದಾಗ ಮಿಕ್ದದ್ದೆಲ್ಲ blur ಆಗಿ ಬರ್ತದೆ. ಯಾವದಕ್ಕೆ ನೀವು focus ಮಾಡ್ತೀರಾ ಅದ್ರದ್ದು ಮಾತ್ರ photo ಒಳ್ಳೆ clarity ಯಲ್ಲಿ ಬರ್ತದೆ ಆತರ ಎಲ್ಲ ಹೊಸ ಹೊಸ feature ಎಲ್ಲಾ ಬಂದಿದೆ.

ಅಂದ್ರೆ ಈಗ ಅಂದ್ರೆ ಯಾವ್ದು ತಕ್ಕೊಳ್ಬೋದು ಅಂತ ನಿಮ್ಮ ಒಂದು. ಹಾ ಹೊಸತ್ತೊಂದು brand ಬಂದಿದೆ ಈಗ Nothing one ಅಂತ ತೆಕ್ಕೊಳ್ಬೋದಾ ಅನ್ಸತ್ತೆ ನಿಮ್ಗೆ ಅಂದ್ರೆ ಒಳ್ಳೆ ಇದ್ ಮಾಡ್ತಾ ಇದ್ದಾರೆ ಅವ್ರು camera ಕ್ಕೆಲ್ಲ.

ಅಂದ್ರೆ iPhone ಗೆಲ್ಲ competition ಕೊಡುವ ಹಾಗೆ ಅದನ್ನ ತಕೊಂಡ್ರೆ ನಿಮ್ಗೆ ನಿಮ್ಗೆ Android use ಮಾಡಿದ್ರೆ ಯಾವ್ದಾಗ್ತದೆ ಅಂದ್ರೆ ನಿಮ್ಗೆ use ಮಾಡ್ಲಿಕ್ಕೂ ಕೂಡ easy ಆಗ್ತದೆ. ಅಂದ್ರೆ ಮತ್ತೆ user friendly ಅಂತ ಹೇಳ್ಬೋದು ಹಾಗೆ.

ಹ ನನ್ನ friend ಒಬ್ಬ ಮೊನ್ನೆಯಷ್ಟೇ ತೆಕ್ಕೊಂಡ ಅದನ್ನು ಒಳ್ಳೆ ಇದೆ ಒಳ್ಳೆ ಇದೆ ಅಂತ ಹೇಳ್ಬೋದು. ಹ್ಮ್ ಹ್ಮ್ ಹ್ಮ್ ಹಾಗಾದ್ರೆ ಅದನ್ನೇ ತಕ್ಕೊಳ್ಳುದು ಒಳ್ಳೆದಾಂತ ಅಲ್ಲಾ.

Game ಎಲ್ಲ ಆಡುದಿಲ್ಲಲ್ಲ ನೀವು game ಎಲ್ಲ ಆಡುದಿದ್ರೆ ನಿಮ್ಗೆ ಮೂವತ್ತು ಮೂವತ್ತೈದಕ್ಕೆಲ್ಲ ಒಳ್ಳೇದು ಸಿಗ್ತದೆ ನಿಮ್ಗೆ ಅದೆಲ್ಲ use ಇಲ್ಲ ಮನೆ use ಮತ್ತೆ photo ದೆಲ್ಲಾ. ಹೌದು main photo . ಹಾ ಹಾ ಹಾ ಒಳ್ಳೇದು. ಹೌದು camera ಹಾಗಾದ್ರೆ ಎಲ್ಲಿ ತಕೊಳ್ಳುವಂತ ಹೇಳುದು ನಿಮ್ದು opinion . ಇದು ನಿಮ್ಗೆ ಅಂಗಡಿಯಲ್ಲಿ ಸಿಗುದಿಲ್ಲಾ ಮಾತ್ರ ಇದು ನಿಮ್ಗೆ online ಮಾತ್ರ ಸಿಗುದು.

ಕೇಳಿ ನೋಡಿ ಕೆಲವು ಅಂಗಡಿಯವರು ಉಂಟಲ್ಲ ತರ್ಸಿ ಕೂಡ ಕೊಡ್ತಾರೆ ಹಾಗೆ.

ಆದ್ರೆ ಕೆಲವು ನಿಮ್ಗೆ ಪರಿಚಯದ ಅಂಗಡಿಯಲ್ಲಿ ಇದ್ರೆ ಕೇಳ್ಬೋದು ಇಲ್ಲದಿದ್ರೆ ಸ್ವಲ್ಪ ಕಷ್ಟ ಹಾಗೆ ಹಾ.

ಹ್ಮ್ ಹಾಗಾದ್ರೆ online ಅಲ್ಲಿ book ಮಾಡುದು ಒಳ್ಳೇದಂತ ಅಲ್ಲಾ. ಹೌದು ಹೌದು ಹೌದು ಈಗ ಸ್ವಲ್ಪ ನಡಿತಾ ಉಂಟೆಲ್ಲ offer ಎಲ್ಲ ಈ ಶನಿವಾರ ತನಕ ಉಂಟು ಮತ್ತೆ ಬೇರೆ ಬರ್ತದ ಎಂತ ಅಂತ ನನ್ಗೆ ಗೊತಿಲ್ಲಾ .

ಹಾಗಾದ್ರೆ ಅದ್ರಲ್ಲೇ book ಮಾಡುವ ಅಲ್ಲ ಯಾವ್ದು Flipkart ಆ Amazon ಆ.

Flipkart ಅಲ್ಲಾ okay . ಏನಾದ್ರು ಇದ್ರೆ ನಿಮ್ಗೆ ಗೊತ್ತಾಗದಿದ್ರೆ call ಮಾಡಿ ನಾನ್ ಹೇಳ್ತೇನೆ. ಆಯ್ತ್ ಆಯ್ತ್ ಸರಿ ಸರಿ phone . ಬೇಕಾದ್ರೆ ಕೇಳಿನೋಡಿ ನಿಮ್ಗೆ ಸುಮ್ನೆ ನಂತ್ರ ಏನಾದ್ರು service ಗೆ problem ಆದ್ರೆ ಅಂಗಡಿಯಲ್ಲಿ ಕೂಡ ಕೇಳ್ನೋಡ್ಬೋದು ನಿಮ್ಗೆ ಹತ್ರದ ಅಂಗಡಿಯಲ್ಲಿ ಪರಿಚಯದವ್ರು ಯಾರಾದ್ರೂ ಇದ್ರೆ.

ಓ ಆಯ್ತು ಸರಿ ಕೇಳ್ತೇನೆ ನಾನು ಅಂಗಡಿಯಲ್ಲಿ ಇಲ್ಲದಿದ್ರೆ ನಿಮ್ಗೆ ನಾನು ಹೇಳ್ತೇನೆ ಆಯ್ತು ಸರಿ ಆಯ್ತು ಇಡ್ತೇನೆ bye .

ಹ Hai, ಹೇಗಿದ್ದೀರಿ?

ಹಾ ನಾನು ಕೂಡ ಮೊನ್ನೆಯಿಂದ ಶಿತ, ಜ್ವರ ಕೆಮ್ಮ ಇತ್ತು ಈಗ ಸ್ವಲ್ಪ ಆರಾಮಗಿದ್ದೇನೆ, ಈಗ ಸ್ವಲ್ಪ ಅಡಿಲ್ಲ.

ಹಾ, ಈಗ ಈಗ ವಾತಾವರಣ change ಆಗಿ ಹಾಗೆ ಆಗಿರ್ಬೇಕು ಅಂತವ. ಹೌದು ಮಳೆ, ಚಳಿ, ಸೆಖೆ ಎಲ್ಲ ಒಂದು ದಿವಸದಲ್ಲಿ total ಆಗಿ ಒಟ್ಟಿಗೆ ಬರ್ತಾಉಂಟಲ್ಲ.

ಮೊದಲು ವರ್ಷಕ್ಕೊಮ್ಮೆ ಬರ್ತಾ ಇತ್ತು, ಈಗ ದಿನಕ್ಕೊಮ್ಮೆ ಬರ್ತದೆ ಅಲಾ?

ಹೌದು, ಎಲ್ಲ ಮದ್ದಿಗೆ ಮದ್ದಿಗೆ ಹೋದ್ರೆ ಎಲ್ಲ ಕಡೆನು queue ವೆ ಶಿತ, ಜ್ವರ, ಕೆಮ್ಮದವರೆ ಇರುದು ಅಲ್ವಾ?

ಹೌದು, ನಮ್ಕಡೆನು ಜಾಸ್ತಿ, ಮೊನ್ನೆ ಒಮ್ಮೆ ಕಣ್ಣುನೋವು ಅಂತ ಬಂತು, ಗಾಳಿಯಲ್ಲಿ ಹರಡುದು ಅದು, ಮತ್ತೆ ಹೇಳ್ತಾರೆ ಗಾಳಿಯಲ್ಲಿ ಹರಡ್ತದೆ ಹಾಗೆ ಹೀಗೆ ಅಂತ ಒಬ್ರಿಗೆ ಬಂದ್ರೆ ಎಲ್ರಿಗೆ ಬರ್ತದೆ.

ಅದ್ ಹೌದು, ಜ್ವರ ಕೂಡ ಹಾಗೇನೇ, ಶಿತ ಕೂಡ ಹಾಗೇನೇ ಒಬ್ರು ಯಾರಾದ್ರು ಸೀನುವಾಗ ಇನ್ನೊಬ್ರಿಗೆ ಬಂದಾಗ್ತದೆ, ಹಾಗಾಗಿ ಮಕ್ಕಳಿಗೆಲ್ಲ ಶಾಲೆಗೆಲ್ಲ ಬರ್ಲಿಕ್ಕೆ ಸ ಬಿಡ್ತ ಇರ್ಲಿಲ್ಲ ಅಲ್ವಾ? ಅದು ಹೌದು, ಮತ್ತೆ ಈಗ ವಾತಾವರಣ ನಮ್ದು change ಆಗ್ತನೇ ಇರ್ತದಲ್ಲ, ಉಷ್ಣಾಂಶ ಜಾಸ್ತಿ ಆಗ್ತದೆ, ಒಮ್ಮೆ ಕಡಿಮೆ ಆಗ್ತದೆ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ತುಂಬ ಪರಿಣಾಮ ಬೀಳ್ತದೆ.

ಹೇಗಂದ್ರೀಗ company ಗಳೆಲ್ಲ ತುಂಬ ಹೆಚ್ಚಾಗಿ ಆಗ್ತಾ ಇದ್ಯಲ್ಲ, ಅಲ್ಲಿ ಹೊಗೆ ಬರುವ ಹೊಗೆ ಬಿಡುದು, ಮತ್ತೆ waste ನೀರ್ ಬಿಡುದು, ಹೀಗೆ ಪರಿಸರಕ್ಕೆ ತುಂಬ ಹಾನಿ ಆಗ್ತದೆ ಅದರಿಂದ. ಹೌದು, ಅದ್ರಿಂದ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗು ಮತ್ತೆ ಈ ಗಿಡ ಮರಗಳಿಗು ಕೂಡ ಹಾಗೇನೆ ಮುಂಚೆ ಎಲ್ಲ ದೊಡ್ ದೊಡ್ಡ size ನ ಎಲ್ಲ ತರ್ಕಾರಿಗಳ ಅಥವ ಹಣ್ಣು ಹಂಪಲುಗಳ ಇತ್ತು ಈಗ ಎಲ್ಲ. ಮುದುಡಿದ ಹಾಗೆ ಸಣ್ಣ size ಲ್ಲೆಲ್ಲಾ ಆಗ್ತದೆ, ತೆಂಗಿನಕಾಯಿಂದ ಹಿಡ್ದು ಮತ್ತೆ ಎಲ್ಲ ತರಕಾರಿ ಕೂಡಸ ಹಾಗೆ ಎಷ್ಟು ಒಂದು fresh ದದ್ದು ಅಂತ ಹೇಳಿ ಸಿಗುದು ಕಡಿಮೆ ಈಗ ಅಲ್ವಾ?

ಹೌದು, ಮತ್ತೆ ನಮ್ಕಡೆ ಹಾಗೆ ನಮ್ಕಡೆ ಒಂದು company ಇದೆ ಅದ್ರಲ್ಲಿ ಬರೊ ಹೊಗೆ ಮತ್ತೆ ಈ ಬೂ~ ಬೂದಿ ಬರ್ತದೆ, ಇದ್ ಹೇಗೆ ಅಂದ್ರೆ ಮರದಲ್ಲೆಲ್ಲ ಕೂತು ಮರದ ಫಲ ಕೊಡುದುಸ ಈಗ ಕಡಿಮೆ ಆಗಿದೆ.

ಹಾಗೆ ತರಕಾರಿಸ ಹಾಗೆ, ಮತ್ತೆ ಈ ಪ್ರಾಣಿಗಳುಸ ಹಾಗೆ ಪ್ರಾಣಿಗಳಿಗೂ ಕೂಡ ಒಂದ್ಸಲ ಆರೋಗ್ಯ ಹಾಳಾಗುದು ಇದೆ, ಪ್ರಾಣಿಗಳಿಗೆ ರೋಗ ಬರುದು ಅದೆಲ್ಲಾ ಬರುದು ವಾತಾವರಣದಿಂದಲೇ ಅದೆಲ್ಲ. ಹಾ ಅವ್ರು, ಅದುಸ ಉಸಿರಾಡುದು ನಾವು ಉಸಿರಾಡುವ ಗಾಳಿಯೇ ಅಲಾ?

ಹೌದು, ಈಗ ಆಮ್ಲಜನಕ ತುಂಬ ಕಡಿಮೆ ಆಗಿದೆ ಅಲಾ ಗಾಳಿಲಿ.

ಹಾ ಹೌದು, ಗಾಳಿ ಈಗ ನಾವು ಮುಂಚೆ ಆದ್ರೆ ನಾವು ಹೊರಗಡೆ ಬಿಟ್ಟ ಗಾಳಿ ಮೇಲೆ ಹೋಗಿ ಮೇಲೆ ಹೋಗ್ಲಿಕ್ಕಿಲ್ಲ, ನಮ್ಗೆ ಈಗ ದೊಡ್ಡ ದೊಡ್ಡ building ಗಳಾಗಿಯಾ. ಅಥವಾ ದೊಡ್ಡ ದೊಡ್ಡ company ಗಳೆಲ್ಲ ಆಗಿ, ಉಸಿರಾಟದ ಗಾಳಿಯೆ ನಮ್ಗೆ ಇಲ್ಲದಾಯ್ತು, ಕಡಿಮೆ ಪ್ರಮಾಣದಲ್ಲಿ ಸಿಗ್ತದೇನೊ ಅಂತ ಅನಿಸ್ತದೆ ಅಲಾ? ಅದು ಹೌದು, ಮತ್ತೆ ಈ ನಮ್ದು vehicle ಲೆಲ್ಲ ಜಾಸ್ತಿ ಆಗಿದ್ದಲ್ಲ ತುಂಬ, ಅದ್ರಲ್ಲಿ ಧೂಳೆಲ್ಲ ತುಂಬ ಬರ್ತದೆ ಹಾಗಾಗಿ ನಮಗೆ ಆಮ್ಲಜನಕದ ಕೊರತೆ ಬರ್ತದೆ.

ಹೌದು, ನಾವು waste ಗಾಳಿಗೆ ಉಸಿರಾಡಿದಾಗೆ ಆಗ್ತದೆ ಆವಾಗ.

ಮದ್ದು ಎಲ್ಲ ತಕೊಂಡೆ ನಾನು, ಮದ್ದು ತಕೊಂಡು ಒಂದು ಐದು ದಿವಸ ಇರ್ತದೆ ಅದು, ಐದು ದಿವಸ minimum ಇರ್ತದೆಯೆ ಜ್ವರ, ಮತ್ತೆ ತಲೆನೋವೆಲ್ಲ ಹಾಗೆನೆ ಇರ್ತದೆ. ಆ ಮರ್ದಿನಕ್ಕೆ ದಿನ change ಆಗ್ತಾ ಇರ್ತದಲ್ಲ, ಒಂದಿನ ಮಳೆ ಚಳಿ ಸೆಖೆ ಎಲ್ಲ, ಅದಕ್ಕೆ ಅದು ಗುಣ ಅದಕ್ಕೂ ಕೂಡ ಒಮ್ಮೆ ಪುನ ಹಾಗೆ ಆಗ್ತದೆ ಶೀತ ಆ ಚಳಿ ಏರುವಾಗ ಶೀತ ಆದಾಗೆ ಆಗ್ತದೆ, ಹಾಗೆ. ಅದು ಗುಣ ಅಂತ ಹೇಳಿ ಇಲ್ಲ ಈಗಿನ ವಾತಾವರಣಕ್ಕೆ. ಸರಿ ಹಾಗಾದ್ರೆ ನೀವು ಆರೋಗ್ಯ ಬಗ್ಗೆ ನೋಡ್ಕೊಳಿ.

ಆಯ್ತಾಯ್ತಾಯ್ತು, thanks ಆಯ್ತಾ.

ಹಾ ಆರಾಮಿದ್ದೇನಪ್ಪ ನಂಗೇನು ಮತ್ತೇ ನೀವ್?

ಎಂಥ ಗಮ್ಮತ್ ನಿಮ್ದು teachers ನಿಮ್ಮ teacher ರಿಗೆ ಒಬ್ರಿಗೆ ಬೀಳ್ಕೊಡುಗೆ ಸಮಾರಂಭ ಆಯ್ತ್ ಅದ.

ಹಾ ಅದು ನಮ್ಮ ಗಮ್ಮತಾಯ್ತು ಮಾತ್ರ ನಿಜ ಆಯ್ತಾ ಒಳ್ಳೆ ಇತ್ತು.

ಹೇಗೆ ಹೇಗಿತ್ತು ನಿಮ್ಮ ಅಂದ್ರೆ ಅವ್ರು teacher ನಿಮ್ಗೆ ಅಂದ್ರೆ ಒಂದು ಒಳ್ಳೆಯ favorite teacher ಆಗಿ ನೀವ್ ಅವ್ರಿಗೆ ಹೇಗೆಯೆಂದು ಅವರನ್ನು ಬೀಳ್ಕೊಡುಗೆ celebration ಮಾಡಿದ್ರಿ . ಅದು ಮರಿಲಿಕ್ಕೆ ಆಗ್ದೇ ಇರುವಂತ ನಮ್ಮ ಅಧ್ಯಾಪಕ್ರು ಯಾಕಂಥ್ಹೇಳಿದ್ರೇ ಮೊದ್ಲೆನೆ ಬಾರಿ class ಗೆ ಬಂದಾಗ ಉಂಟಲ್ಲ first ಹೊಡ್ದದ್ದು ನನ್ನ ಬೆನ್ನಿಗೆ.

ಅಂತವ್ರಿಗೆ ಹೋಗಿ ನಾವು ಅಂದ್ರೆ ಬೀಳ್ಕೊಡುಗೆ ಸಮಾರಂಭ ಮಾಡ್ಕೊಡ್ಬೇಕು ಅಂತೆಳಿದ್ರೆ ಅಲ್ಲೇ ನಮ್ಗೆ ಯೋಚ್ನೆ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಒಳ್ಳೆಯ ಅಧ್ಯಾಪಕರಾಗಿದ್ರು ಅಂತ.

ಮೊದ್ಲಿಗೆ ಬಂದ ಕೂಡ್ಲೆ ಎಂತ ನಾನು ಕೊನೆಯ ಸಾಲಲ್ಲಿ ಕೂತಿದ್ದೆ ಅಂತ ಅಂತಂದ್ಬಿಟ್ಟು ಸ್ವಲ್ಪ ತಿರುಗಿ ಮಾತಾಡಿದಕ್ಕೆ ಬಂದು ಚೆಟ್ಟ ಕೆನ್ನೆಗೆ ಬಿಟ್ಟಿದು.

ಆಯ್ತಾ ಮತ್ತೇ ಮಾರ್ನೆ ದಿವಸ exam ಇತ್ತು exam ಅಲ್ಲಿ ಒಳ್ಳೆಯ marks ಒಳ್ಳೆಯ ಫಲಿತಾಂಶ ಬಂದದ್ದು ನೋಡಿ ಇವ ಒಳ್ಳೆ ಓದ್ತಾನೆ ಅಂತ ಹೇಳಿ ಆಯ್ತು .

ಹಾಗೆ ನಾವು ಮತ್ತೆ ಮುದ್ದಿನ ಶಿಷ್ಯರು ಅದೆಲ್ಲಾ ಅಂದ್ರೆ ಅವೆಲ್ಲಾ ಜ್ಞಾಪಕಕ್ಕೆ ಬರ್ತದೆ ಆವುಗೆ ಬೀಳ್ಕೊಡುಗೆ ಮಾಡುವಾಗ.

ಹೌದು ಹಾಗೆಂತ ಇವಾಗಿನ ಅಧ್ಯಾಪಕರು ಶಿಕ್ಷರಿಗಿಂತ ಮುಂಚಿನ ನಮ್ಮ ಬಾಲ್ಯದಲ್ಲಿ ಸಿಕ್ಕಂತಹ ಅಧ್ಯಾಪಕರು ಶಿಕ್ಷ ಹ ಎಲ್ಲರೂ ಅಂದ್ರೆ ಒಳ್ಳೆಯ ರೀತಿಯಿಂದ. ಇದ್ರು ಅದೇ ಈವಾಗ ಅಷ್ಟು ಒಳ್ಳೆಯ ಅಧ್ಯಾಪಕರು ಸಿಕ್~ ಸಿಕ್ತಾರೆ ಅನ್ನೋದು ನಂಗೇನ್ ಇದಿಲ್ಲ . ಸಿಗ್ಬಹುದು ಆದರು ಅಂಥವರು ಎಲ್ಲ . ಹೌದು ಎಂಥಂತೇಲಿದ್ರೆ ಮೊದ್ಲೆಲ್ಲಾ ಹೊಡಿತಿದ್ರು ಬಡಿತಿದ್ರು ಅದೆಲ್ಲ ಆಯ್ತು ಹೊಡ್ದದ್ಮೇಲೆ ಮೌಲ್ಯನ್ತ ಕಳ್ಸಿಕೊಡ್ತಿದ್ರು ಈಗ ಹಾಗಲ್ಲ . ನಿಂಗೆ ಬೇಕಾದ್ ಹಾಗೆ ಹೋಗು ನಿಂಗೆ ಬೇಕಾದ ಹಾಗೆ class ಗೆ ಬಾ ಮೊದ್ಲು ಹಾಗಲ್ಲ ಮೊದ್ಲೆಲ್ಲಾ ಶಿಸ್ತಲ್ಲಿ ಇರ್ತಿದ್ವಲ್ಲ.

ಹೌದು ಇವಾಗಿನ ಶಿಕ್ಷಕರು ಹ ಅಷ್ಟೊಂದು ಒಳ್ಳೆಯ ಆ ಶಿಸ್ತನ್ನು ಹೇಳಿಕೊಡತಾರೆ ಅನ್ನೋದಿಲ್ಲ ಅದೇ ನಾವು ನಮ್ಮ ಬಾಲ್ಯದಲ್ಲಿ ಇರುವಾಗ ಅಂತಹ ಪಡೆದಂತಹ ಇದ್ದಂತಹ ಶಿಕ್ಷಕರು ನಮ್ಗೆ ಒಳ್ಳೆಯ ರೀತಿಯ ಶಿಸ್ತು. ಅಂದ್ರೆ ಎಲ್ಲ ಪಾಠದಿಂದ ಹಿಡಿದು ಎಲ್ಲ ಒಂದು ವಿಷಯದ್ಲಲೂ ಒಳ್ಳೆಯ ರೀತಿಯಿಂದ ನಮ್ಗೆ ಅಭ್ಯಾ~ ಅಭ್ಯಾಸವನ್ನು ಮಾಡಿದಾರೆ ಬೀಳ್ಕೊಡುಗೆ ಸಮಾರಂಭ ಮಾಡುವುದಂದ್ರೆ ತುಂಬ ಒಳ್ಳೆ ವಿಷಯ.

ನಿಜ ನಂಗಂತೂ ಕಣ್ಣಲೊಂದು ನೀರು ತುಂಬುದೊಂದೇ ಬಾಕಿ.

ಕಷ್ಟಾಗ್ತಿತ್ತು ಕಷ್ಟಾಗ್ತಿತ್ತು ಬಿಟ್ಟುಕೊಡುವಾಗ ಅಂದ್ರೆ ನಾವೇ ಹೋಗಿ ಅಂದ್ರೆ ನಮ್ಮ ಒಂದು ಸಾಲಿನ ವಿಧ್ಯಾರ್ಥಿಗಳಿದ್ವಲ್ವಾ.

ನಾವ್ ಒಟ್ಟಿಗೆ ಇದ್ದಿದ್ದು ಅವ್ರೆಲ್ಲಾ ಒಮ್ಮೆಲೇ ಹೋಗಿ ಅಂದ್ರೆ noise ಖುಷಿಯಾಯಿತು ಎಲ್ಲರೂ ಒಂದೊಂದು ಒಳ್ಳೊಳ್ಳೆ. ಹೌದು ತುಂಬ ವರ್ಷದ ನಂತರ ಅವರನ್ನು ಬೇಟಿಯಾಗಿ ಮಾತಾಡುವುದಂದ್ರೆ ತುಂಬ ಒಳ್ಳೆಯ ವಿಷಯ ಅಂದ್ರೆ ತುಂಬ ಸಂತೋಷನೂ ಆಗ್ತದೆ ಅವ್ರಿಗೂ ಸಂತೋಷ ನಂಗೂ ಸಂತೋಷ ಅಲ್ವ. ಹ್ಮ್ ಹಾಗೇ.

ಹೌದು ಮತ್ತೆ ಅವರ ಜೊತೆ ಇನ್ನು ಬೇರೆ ಉಳಿದಂತಹ ಏನಾದ್ರು ಶಿಕ್ಷಕರು ಸಿಕ್ಕಿದ್ರೆ ನಿಮ್ಗೆ ಅಹ್ ಆಗ ನಾವು.

ಮತ್ತೇ ನಾವು ಬಿಟ್ಟು ಬರುವಾಗ ಬಂದ ಒಂದ್ ಎರಡು ಮೂರು ಅಧ್ಯಾಪಕರೆಲ್ಲ ಬಂದಿದ್ರು.

ಅವ್ರು ಅಂದ್ರೆ ಸ್ವಲ್ಪ ಕಾಲ ಅಲ್ಲ ಆದ್ರು ಅವರ್ಸಾ ಒಳ್ಳೆ ಪಾಠ ಮಾಡಿದೆಲ್ಲ ಜ್ಞಾಪಕ ನಮ್ಗೆ ತರಗತಿಗೆ ಬರ್ತಿಲ್ಲ ಬಿಟ್ರೆ ಹೀಗೆ ಮಾತಾಡಿ ಕುಶಲದಲ್ಲಿ ಮಾತಾಡ್ಕೊಂಡು ಗಮ್ಮತೆಲ್ಲಾ ಮಾಡಿದುಂಟು.

ಹೌದು ಹ ಬರೀ ನಮ್ಗೆ ಅವ್ರು ಆ ಕಲಿಸಿದಂತಹ ಶಿಕ್ಷಣದಲ್ಲಿ ಅ ಅವ್ರು ಪಾಠದ ವಿಷ್ಯ ಬಿಟ್ಟು ಬೇರೆ ಒಳ್ಳೆಯಾ. ಮೌಲ್ಯ ಅಂದ್ರೆ ನಮ್ಗೆ ಹೇಗೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾವತರದು ಒಳ್ಳೊಳ್ಳೆ ವಿಷಯನ್ನ ಅಳವಡಿಸಿಕೊಂಡು ಹೋಗ್ಬೇಕು ಹೋದ್ರೆ ಒಳ್ಳೇದು ಅನ್ನುವ ರೀತಿಯಲ್ಲಿ ಅವ್ರೆಲ್ಲಾ ಕಳ್ಸಿಕೊಟ್ಟಂತಹ ಶಿಕ್ಷಕರೆಲ್ವಾ ನಮ್ಗೆ.

ಹೌದು ಅಂದ್ರೆ ಈಗ ಬಾ ಪಾಠ ಕೇಳು ಹೋಗು ಅಷ್ಟೇ.

ಹೌದು ಮತ್ತೆ ನಾವಿ~ ನಾವು ಬಾಲ್ಯದಲ್ಲಿದಂತಹ ಅಂದ್ರೆ ಒಂದು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ. ನಾವೆಲ್ಲಾ ಸ~ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಅವ್ರಲ್ಲಿ ಸಿಕ್ಕಂತಹ ಶಿಕ್ಷಣ ಏನು ಯಾವ school ಲಲ್ಲೂ ಆಂಗ್ಲ ಮಾಧ್ಯಮದಲ್ಲೂ ಸಿಗುದಿಲ್ಲಾ. ಎಲ್ಲಿಸಾ ಸಿಗುವುದಿಲ್ಲ ನಾವ್ ಅನ್ಕೋತೇವೆ ಕನ್ನಡ medium ಅಂತಂದ್ಬಿಟ್ಟು.

ಹೆಚ್ಚು ಹಠ ಕಲ್ಸಿರೋದು ನಮ್ಗೆನೇ ಮತ್ತೆ ಬೇರೆಯವ್ರಿಗೆಲ್ಲಾ ಕಳ್ಸಿಲ್ಲ ಅಷ್ಟು ಹಠ ಇರುದಿಲ್ಲ ಹಾಗೆ ಒಂದು ಕೆಲ್ಸ ಮಾಡುವ ಸಿಗುವ.

ಯಾಕಂದ್ರೆ ನಂಗೊಂದು ಸ್ವಲ್ಪ ಬಂತು ಹಾಗೆ.